ಈ ದೃಶ್ಯವು ಎಷ್ಟು ರಮಣೀಯವಾಗಿದೆ ನೋಡಲು ಎಲ್ಲ ಕಡೆನೆ ನೀರೆ ಕಾಣತ ಇದೆ. ಇದು ಸಂಜೆ ಸಮಯವಾಗಿದೆ ಸೂರ್ಯನ ಕಿರಣ-ಕಿರಣವೂ ಮರೆಯಾಗಿ ಕತ್ತಲಾಗುತ್ತಿದೆ.

ಇದು ನೋಡಲು ಪಾರ್ಕ್ ತರಹ ಇದೆ ಇಲ್ಲಿ ಒಂದು ಫುಲ್ ಲೈಟ್ ಇರೋ ಟವರ್ ಕಾಣ್ತಿದೆ ಅದ್ರ ಮೇಲೆ ಎಲ್ಲರೂ ಹತ್ತಿ ಹೊರಗಡೆ ಕಾಣ್ತಾ ಇರೋದನ್ನ ನೋಡಬಹುದು .

ಅದ್ರೂ ಸುತ್ತಾಲ್ಲು ಕೂಡ ಮರಗಳು ಕಾಣ್ತಿದಾವೆ ಟೆಂಗಿನ ಮರ ಬೇರ್ ಬೇರೆ ಎಲ್ಲ ತರ ಮರಗಳು ಇದ್ದವೇ ರೋಡ್ ಕಡೆ ಆಹ್ಹ್ --

ಅದರ ವರಗಡೆ ಮೈಕಿ ನಿಂದ ಅನೌನ್ಸ್ ಮಾಡಲು ಒಂದು ಮೈಕ್ ಕೂಡ ಹಾಕಿದ್ದಾರೆ ಅದ್ರ ಮೇಲೆ ಅತ್ತಲು ಮೆಟ್ಟಿಲ ವ್ಯವಸ್ಥೆ ಕೂಡ ಇದೆ.

ಇದು ಒಂದು ನದಿಯು ಹರಿದು ಕೊಂಡು ಹೋಗುತ್ತಾ ಇದೆ.

ಇದು ಒಂದು ಲೈಬ್ರರಿ ಕೋಣೆ ಆಗಿದೆ ಅಲ್ಲಿಎಷ್ಟೊಂದು ಬುಕ್ಸ್ ಗಳನ್ನೆಲ್ಲಾ ಕಪಾಟನಲ್ಲಿ ಜೋಡಸಿದಾರೆ ಒಂದಕಡೆ ಎಲ್ಲಾ ನೀಟ್ ಆಗಿ ಜೋಡಸಿದಾರೆ.

ಅಲ್ಲಿ ಯಾವ ಒಬ್ಬ ಮನುಷ್ಯನು ಕಾಣುತ್ತಿಲ್ಲಾ ಒಂದು ಎಲೆಯ ಬಳ್ಳಿಯು ಇಲ್ಲಿ ಕಾಣುತ್ತಿದೆ ಆಕಡೆ ಈಕಡೆ ಫುಲ್ಲು ದಡದಿಂದ ಕೂಡಿದೆ.

ಬೆಟ್ಟವನ್ನು ಹತ್ತುವ ಟೈಮ್ ಅಲ್ಲಿ ಒಂದು ಮಂಟಪದ ತೀರ ಕಾಣತ್ತಿದೆ ಆ ಮಂಟಪದಿಂದ ಮುಂದೆ ಹೋದ್ರೆ ಬೆಟ್ಟದ ತುದಿ ಸಿಗುತ್ತದೆ --

ಇಲ್ಲಿ ಮನೆಯ ಮೇಲೆ ಟೆರೇಸ್ ಗಳು ಕಾಣುತ್ತಿದೆ. ಟೆರೇಸ್ ಮೇಲಿಂದ ನೋಡಿದರೆ ಒಂದು ದೊಡ್ಡದೊಂದುಬಿಲ್ಡಿಂಗ್ ಕಾಣುತ್ತಿದೆ ಆ ಬಿಲ್ಡಿಂಗ್ ಕೆಳಗಡೆ ಎರಡು ಜೀಪ್ಗಳು ನಿಂತಿದ್ದಾವೆ ಮುಂಭಾಗದಲ್ಲಿ ಕೂಡ ಒಂದು ವ್ಯಾನ್ ನಿಂತಿದೆ.

ಇದು ಒಂದು ಬೆಟ್ಟದ ದೃಶ್ಯವಾಗಿದೆ ಅಲ್ಲಿ ಬೆಟ್ಟದು ಎಷ್ಟು ತುದಿ ಕಾಣುತಯಿದೆ ಎಲ್ಲ ಫುಲ್ ಗ್ರೀನರಿಯಿಂದ ಕೂಡಿದೆ ಅಲ್ಲೆಲ್ಲ ಮರಗಳು ಪೊದೆಗಳು ಚಿಕ್ಕ ಚಿಕ್ಕ ಸಸಿಗಳು ಎಲ್ಲಾ ಕಾಣತ್ತಾ ಇದಾವೆ.

ಅಲ್ಲಿ ಒಂದು ಗೋಡೆ ಮೇಲೆ ಒಂದು ನಾಮಫಲಕ ಕಾಣುತಿದೆ. ಅದರ ಮೇಲೆ ಕರ್ನಾಟಕ ಅಲ್ಪ ಸಂಖ್ಯಾತರ ಅಭಿವೃದ್ದಿ ನಿಗಮ ಮೈಸೂರು ಜಿಲ್ಲೆ ಎಂದು ಬರೆದಿದೆ. ಈ ಕಟ್ಟಡ ಮೈಸೂರುಗೆ ಸಂಬಂಧ ಪಟ್ಟಿದ್ದು ಎಂದು ಗೊತ್ತಾಗುತ್ತಿದೆ.